ಕಲ್ಲು ಮುಳ್ಳುಗಳಿಂದಲೇ ಈ ಒಂದು ನದಿಯ ದಡ ಕೂಡಿದೆ. ನೋಡುವುದಕ್ಕೆ ತುಂಬಾ ಸಂಜೆಯ ಟೈಮಲ್ಲಿ ತೆಗೆದಿರುವಂತ ಫೋಟೋ ಆಗಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ .

ಇದು ಒಂದು ದೊಡ್ಡದಾದಂತಹ ಮರ. ಈ ಮರದ ಕೆಳಗಡೆ ಒಂದು ಚಿಕ್ಕದಾಗಿ ಒಂದು ಗುಡಿಯನ್ನು ಮಾಡಿದ್ದಾರೆ ದೇವರದು. ಈ ರೀತಿಯ ಒಂದು ಮರಗಳನ್ನು ಕೂಡ ಪೂಜೆ ಮಾಡ್ತಾರೆ ಎಲ್ಲರು. ಜನರು ಕೂಡ--

ಇದೊಂದು ಸಮುದಾಯ ಭವನ ಇದರ ಹೆಸರು ಶ್ರೀ ಸಿದ್ದೇಶ್ವರ ಸಮುದಾಯ ಭವನ ಅಂತ ಹೇಳಬಿಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಇರತ್ತಕಂತ ಮನೆ ಕೂಡ ಇದೆ ಇಲ್ಲಿ --

ಇದು ಒಂದು ಬಂಡೆಯ ಮೇಲೆ ಹರಿತ್ತಕಂತಹ ನೀರು ದೃಶ್ಯ ಕಾಣುತ್ತಾ ಇದೆ ತುಂಬಾ ರಭಸವಾಗಿ ನೀರು ಹರಿತ ಇದೆ ಈ ಒಂದು ನೀರು ಮತ್ತೆ ಕೆಳಗೆ ನದಿಯ ರೀತಿಯಲ್ಲು ಕೂಡ ಇದೆ ತುಂಬಾ ದೊಡ್ಡದಾದಂತಹ ಬಂಡೆಗಳು ಕೂಡ ಇದಾವೆ ಇಲ್ಲಿ ನೋಡಲು --

ಇದು ತುಂಬಾ ಚೆನಾಗ್ ಕಾಣಿಸುತ್ತೆ ಈ ರೀತಿ ನೀರ್ಗಳಲ್ಲಿ ಆಟ ಆಡೋದಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ.